ಆಗ ಇಲ್ಲಿ ಒಂದು ಕೊಳವೆನಂತಹ ಓಪನ್ ಹಾಗದಂತ ನೋಡುತ್ತೇವೆ. ಇದರ ಬದಿಯಲ್ಲಿ ನಾವು ಹೋಗಬಹುದು ಹಾಗು ಇಲ್ಲೇ ಇರಬಹುದು. ಇದು ಸುತ್ತ ಮುತ್ತಲು ಕಲ್ಲುಗಳಿಂದ ಕೂಡಿದೆ.

ಈ ಚಿತ್ರದಲ್ಲಿ ನಾವು ಎಸು ಕ್ರೈಸ್ಟ್ರರವರ ಚರ್ಚ್ ಅನ್ನು ನೋಡಬಹುದು ಹಾಗೆಯೆ ಈ ಬಿಲ್ಡಿಂಗ್ನ ಮೇಲೆ ಒಂದು ಪ್ಲಸ್ ಆಕಾರದ ಚಿನ್ಹೆಯಾನು ನಾವು ಇಲ್ಲಿ ಕಾಣುತ್ತೆವೆ.

ಹೂವಿಂದ ಅಲಂಕೃತವಾಗಿ ಹಾರವನ್ನು ಮಾಡಿದ್ದಾರೆ ಎಂದು ಈ ಚಿತ್ರದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬಹುದು ಇಲ್ಲಿ ಯಾವುದೆ ತರದಂತಹ ಜನಗಳ ಆಗಮನವನ್ನು ನಾವು ಕಾಣುತ್ತಿಲ್ಲ.

ಇದು ನೋಡೋದಿಕ್ಕೆ ತುಂಬಾ ಭವ್ಯವಾದ ಮನೆ ಅಂತೆ ಕಾಣುತಿತ್ತು ಮುಂಬಾಗದಲ್ಲಿ ಕೆಂಪು ಬಣ್ಣದ ಅಂಗಳವನ್ನು ಹೊಂದಿದೆ.

ಚಿತ್ರದಲ್ಲಿ ನಾವು ಒಂದು ಅಂಗಡಿಯನ್ನು ನೋಡುತಿದ್ದೇವೆ ಆ ಅಂಗಡಿಯು ಬಟ್ಟೆ ಅಂಗಡಿ ಆಗೋದಿದ್ದಾರೆ ಸುತ್ತ ಮುತ್ತಲು ಹಲವಾರು ವೈವಿದ್ಯ ಮೇವವದಂತ ಬಣ್ಣಗಳನ್ನು ಹೊಂದಿರುವಂತಹ ಬಟ್ಟೆಯನ್ನು ನಾವು ನೋಡಬಹುದು.

ನಾವು ಇಲ್ಲಿ ನೋಡಬಹುದು ಹಾಗೆ ಇವೆಲ್ಲವೂ ನಾರ್ಮಲ್ ಹಾಗಿ ಇರುವ ಚಪ್ಪಲಿಗಳೆ ದಿನ ವಸ್ತುಗಳಿಗೆ ಬಳಿಸುವಂತ ಹಾಗೂ ದಿನ ಬಳಿಕೆಗೆ ಬಳಿಸುವಂತ ಚಪ್ಪಲಿಗಳು ಇವು ಆಗಿವೆ.

ಈ ನೀತ್ಯೊತ್ಸವ ಹೆಸರನ್ನು ಹಸಿರು ಬಣ್ಣದ ಸಹಾಯದಿಂದ ಬರಿಯಲಾಗಿದೆ ಹಾಗೂ ಇದು ನೋಡಲು ತುಂಬಾ ಸುಂದರವಾಗಿಯು ಹಾಗು ವೈಭೋಗದಿಂದ ಕಾಣುತ್ತಿದೆ.

ಸುಂದರಮಯವಾದಂತಹ ಹಾಗೂ ನಯನ ಮನೋಹರವಾದಂತಹ ಕೆಲವೊಂದು ಆ ಪಿಕ್ಚರ್ ಗಳನ್ನು ನೋಡಬಹುದು ಹಾಗೆ ಇಲ್ಲಿ ನೀರು ಕೆಳಗಿನಿಂದ ಮೇಲೆ ಉಕ್ಕಿ ಹರಿಯುವಂತಹ ದೃಶ್ಯ --

ತ್ತೇವೆ ಇದರ ಜೊತೆ ಮೊದಲು ಹಸಿರು ಗಿಡಗಳಿಂದ ತುಂಬಿದ್ದು ಆ ನೀರಿನ ಮೇಲೆ ಹಸಿರಿನ ಪ್ರತಿಪಲನವನ್ನು ನೋಡಿ ಮನಸಿಗೆ ತುಂಬಾ ಕುಶಿ ಹಾಗಿರುವಂತ ತಾಣವನ್ನು ನಾವು ಇಲ್ಲಿ ಕಾಣಬಹುದು.

ಚಂದಾಗಿ ಕಾಣುತ್ತಿರುವುದು ಸುತ್ತ ಮುತ್ತಲು ಗಿಡ ಮರಗಳುನ್ನು ಹೊಂದಿರುವಂತ ಈ ಮಂಟಪವು ನೋಡಲು ತುಂಬಾ ಅತ್ಯುತ್ತಮವಾಗಿ ಕಾಣುತ್ತಿದೆ.

ದೊಡ್ಡದಾದ ಉದ್ದದದ ಮೀನುಗಳುಂಟು ಅವು ಕಂದು ಬಣ್ಣದಾಗಿದ್ದು ಸುತ್ತ ಮುತ್ತಲು ನಿಂಬೆ ಹಣ್ಣನ್ನು ಇರಿಸಲಾಗಿದೆ.

ಇದು ಹಾಗೆ ಇಲ್ಲಿ ಕೆಲವರು ಬೆಂಚುಗಳನ್ನು ಇಟ್ಟಿದ್ದಾರೆ ಮತ್ತು ಕೊಚ್ಚುಗಳಿಗೆ ಅಲಂಕರಿಸಿ ಇಟ್ಟಿದ್ದಾರೆ ಎಂದು ಈ ದೃಶ್ಯದಲ್ಲಿ ನಾವು ಕಾಣಬಹುದು .

ನಾವು ಪ್ರಾನ್ ಅನ್ನು ನೋಡಬಹುದು ಈ ಪ್ರಾನ್ಗಳು ನೋ ಡಲು ತುಂಬಾ ವಿಚಿತ್ರ ವಾಗಿದ್ದು ಹಾಗೆ ಅದರ ಮೂತಿಗಳು ಕಂದು ಬಣ್ಣದಿಂದ ಕೂಡಿದೆ. ಹಿಂಬಾಗವು ಹಸಿ --

ದವಣೆ ಹಾಗೆ ಈ ಮೀನುಗಳನ್ನು ಕೆಂಪು ಬಣ್ಣದ ಬುಟ್ಟಿ ಹೊಳಗಡೆ ಇರಿಸಲಾಗಿದ್ದು ಇಲ್ಲಿ ಕೆಲವೆ ಕೇವಲ ಆರು ಬಣ್ಣದ ಮೀನುಗಳನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು.